ಇಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದಾನೆ.

ಹಾಗೂ ಎಡ ಭಾಗದಲ್ಲಿ ಒಂದು ಚೀಲ ಇಟ್ಟಿದ್ದಾರೆ ಬಲಭಾಗದಲ್ಲಿ ಕುಡಿಯಕ್ಕೆ ನೀರಿಟ್ಟಿದ್ದಾರೆ ಒಂದು ಬಾಟಲು.

ನೀರುಗಳನ್ನು ನಿಂತಿದ್ದಾವೆ ಸುತ್ತಲೂ ಸುತ್ತಮುತ್ತ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಹಾಗೂ ಗಿಡ ಬೆಳೆದಿದೆ.

ಇಟ್ಟಿದ್ದಾರೆ ಮ್ಯಾಲೆ ತಗಡಿನ್ ಶೇಡ್ಡು ಬಡದಿದ್ದರೆ ಹಾಗೂ ತಳಗೆ--

ಹಾಗು ಟೀ ಶರ್ಟ್ ಕೂಡ ಹಾಕಿಕೊಂಡಿದ್ದಾನೆ.

ಕೆಳಗೆ ಮ್ಯಾಟ್ ಹಾಕಿದ್ದಾರೆ ಕುಂದ್ರಕ ಕುರ್ಚಿಯನ್ನು ಇಟ್ಟಿದ್ದಾರೆ ಎಡಭಾಗದಲ್ಲಿ ಟಿ--

ಲೈಟ್ ಹಾಕಿದ್ದಾರೆ ಹಾಗು ಕಿಟಕಿಗಳು ಇದ್ದಾವೆ ಹಾಗು ಪೋಸ್ಟ್ ಕೂಡ ಹಚ್ಚಿದ್ದಾರೆ ಗೋಡೆಗೆ.

ಇಲ್ಲಿ ಮುಂದೆ ಒಂದು ನದಿ ತರ ಇದೆ.

ಇದು ಒಂದು ವೈನ್ ಶಾಪ್ ಇಲ್ಲಿ ಹಲವಾರು--

ಟಿ ಶರ್ಟ್ ಪ್ಯಾಂಟ್ ಅನ್ನು ಹಾಕಿದ್ದಾರೆ ಹಾಗೆ ಶರ್ಟ್ ಕೂಡನ್ನು ಇಟ್ಟಿದ್ದಾರೆ.

ಇದು ಒಂದ್ ಶಾಪು ಇಲ್ ಮೆಟ್ಲು--

ಇದು ಒಂದು ಡಿ_ಜೇ ಆಪರೇಟ್ ಇಲ್ಲಿ ರೆಡಿ ಮಾಡಕ್ಕ ಜನಗಳು ಬಂದಿದ್ದಾರೆ.

ಇದು ಒಂದು ಒಲಂಪಿಕ್ ಪೋರ್ಟ್ಸ ಕಾರ್ಯಕ್ರಮ.

ಹಾಗು ನಟ್ಟ ನಡಕ್ಕ ಒಂದು ಗಿಡವನ್ನ ನೆಟ್ಟಿದ್ದಾರೆ.